ಹತ್ತಿ ಹೋಗ್ಲಿಕ್ಕೆ ಮೆಟ್ಟಿಲುಗಳಿಗದೆ ಮೇಲ್ಗಡೆ ಅಂಗಡಿ ಇದೆ. ಒಂದು ಗೊಂಬೆ ಇದೆ ಗೊಂಬೆಗೆ ಡ್ರೆಸ್ ಹಾಕಿದ್ದಾರೆ. ಗ್ಲಾಸ್ ಇದೆ ಮೆಟ್ಟಿಲಿದೆ.

ಇದು ವೈಟ್ ಕಲರ್ ತಿಳಿಸಿದೆ. ಮತ್ತೆ ಅಲ್ಲ ಇದರ ಒಳಗೆ ಹೋಗಿದ್ದೆ.

ಎಲ್ಲಿ ಒಂದು ಕಾಲು ಮುಂಡ ಪಕ್ಕ ಒಂದು. ಬರುತ್ತಿದೆ ಅಂಚಿನಲ್ಲಿದೆ. ಕೇಳುವಂತಾಗಿದೆ.

ಗಿಡಗಳು ಹೊಲಗದ್ದೆಗಳಿವೆ ನೀರಿದೆ ಗುಡ್ಡಗಳು ಕಾಣಿಸ್ತಿದೆ ಮರಗಳಿವೆ.

ಗೇಟ್ ಗಳಿದೆ ಹಿಂದೆ ಗೇಟ್ ಓಪನ್ ಇದೆ. ಅದ್ರೊಳಗಡೆ ಒಂದ್ ರೋಡ್ ಇದೆ. ಅಲ್ಲಿ ಕಾರ್ ಇದ್ದಾವೆ ಮತ್ತೆ ಒಂದ್ ದೊಡ್ದು ಮರ ಇದೆ ಅದ್ರೊಳಗಡೆ ಇನ್ನಹೋಗ್ತ ಹೋಗ್ತ ಬಿಲ್ಡಿಂಗ್ ಗಳಿದೆ .

ಇದ್ರು ಮುಂದೆ ರ್ಯಾಕ್ ಇದೆ ಮುಂದೆ ಏನೇನೋ ಐಟಂಸ್ ಇಟ್ಟಿದ್ದಾರೆ ಮುಂದೆ ವಿಗ್ರಹಗಳನ್ನ ಇಟ್ಟಿದ್ದಾರೆ ಲಕ್ಷ್ಮಿ ವಿಗ್ರಹವನ್ನ ಲೈಟ್ ಆನ್ ಆಗಿದೆ ಒಬ್ಬ ವ್ಯಕ್ತಿ ಇದ್ದಾರೆ ಕಲರ್-ಕಲರ್ ಇದೆ.

ಇಲ್ಲೊಂದು ಮನೆ ಇದೆ ಸೆಕ್ಯೂರಿಟಿ ರೂಮ್ ತರ ಇದೆ ಗೇಟ್ ಇದೆ ಗೇಟ್ ಓಪನ್ ಇದೆ ಬೋರ್ಡ್ ಇದೆ ಮರಗಳಿದೆ

ರ್ಯಾಕ್ ಗಳು ಇದೆ ರ್ಯಾಕ್ ಗಳಲ್ಲಿ ಐಟಂಗಳು ಜೋಡ್ಸಿಧಾರೆ ಮತ್ತೆ ಅಲ ಒಂದು ಡೋರ್ ಇದೆ ಓಪನ್ ಇದೆ.

ಇಲ್ಲೀ ನಾಲ್ಕು ಮುದ್ರೆಯಾ ಸಿಂಹ ಇದೆ ಮರಗಳಿವೆ --